ಬಂದೆಲ್ಲಾ ಎಲ್ಲರೂನು ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಬಹುದು. ಒಂದು ಸರ್ಕಲ್ ಅಂದ್ರೆ ದೊಡ್ಡ ದೊಡ್ಡ ರಸ್ತೆ ಸರ್ಕಲ್ ಗಳಲ್ಲಿ ಇತರ ಕಾರಂಜಿ ಹಾಕುವುದು ಇವಾಗಿಂದ ಬಂದಿದೆ ಎಲ್ಲಾ ಚೆನ್ನಾಗಿ--

ಆ ಹುಲಿಯು ಹುಲಿರಾಜ ಹೆಂಗೆ ಮಲಗಿದೆ ನೋಡ್ರಿ ಎರಡು ಬಿಲಿ_ಬಿಳಿ ಹುಲಿಗಳು ಆಕಡೆ ಇರೋದು ಮಾಮೂಲಿ ಹುಲಿ ಇತರ ಬಿಳಿ ಹುಲಿಗಳನ್ನ ಆಲ್ಮೋಸ್ಟ್ ದುಬಾಯಲ್ಲಿನೋಡತ್ತಿವಿ.

ಇದುನ್ ನೋಡ್ತಾ ಇದ್ರೆ ಪಾರ್ಕ್ ಯಾವದಾದ್ರು ಒಂದು ಪ್ರವಾಸಿಗ ತಾಣ ತರಾ ಕಾಣ್ತಾ ಇದೆ ಎಲ್ಲ ಎಶ್ ಚೆನ್ನಾಗಿ ಗಿಡಗಳ್ನ ಕಟಿಂಗ್ ಮಾಡ್ಬಿಟ್ಟು ಅವ್ನ ಡೆಕೋರೇಷನ್ ತರ್ ತರ ಡೆಕೋರೇಷನ್ ಗೋಸ್ಕರ ಮಾಡ್ತಾರೆ ಜನರಿಗೆ ಅಟ್ರಾಕ್ಟ್ ಆಗ್ಲಿ ಅಂತ ಮಾಡಿದರೆ --

ಅಷ್ಟೊಂದ್ ಏನ್ ಬಿಸ್ಲಿಲ್ಲ ಸ್ವಲ್ಪ ಬಿಸ್ಲಿದೆ ಮದ್ಯೆ ಘಾಟ್ ಸೆಕ್ಷನ್ ತರ ಹೋಗ್ತತೈತಿ ಹಿಂಗ್ ಕ್ರಾಸ್ ಇದೆ ಅಥರ ತುಂಬಾ ಪ್ರಸುಪ್-ಪ್ರ-ಪ್ರಕೃತಿ ತುಂಬಾ ಚನಾಗಿರುತ್